ಇದು ಒಂದು ರೋಡ್ ಜನಗಳು ನಿಂತಿದಾರೆ ಬೈಕ್ ಗಳು ಇದಾವೆ ಆಕಡೆ ಸೈಡ್ ಕಾರ್ ಒಂದ ಮರ ಇದೆ ಅಂಗಡಿ ಥರ ಒಂದು ಶೆಡ್ ಇದೆ ಲೈಟ್ ಕಂಬಗಳಿದಾವೆ ರೋಡ್ ಮೇಲೆ ಜನಗಳು ನಿಂತಾರೆ.

ಇದು ಒಂದು ಕಟಿಂಗ್ ಶಾಪ್ ಇದೆ. ಅಲ್ಲೊಬ್ಬ ಅವನ್ನ ಒಬ್ಬಂಗೆ ಕಟಿಂಗ್ ಮಾಡ್ತಾಯಿದನೆ. ಕುದ್ಲ್ಲೆಲ್ಲಾ ಕಟ್ ಮಾಡ್ತಾಯಿದನೆ. ಒಂದು ಟಿ_ ವಿ ಇದೆ. ಕನ್ನಡಿ ಇದೆ. ಒಂದು ಕಟಿಂಗ್ ಮಾಡಕ್ ಬಾಟ್ಲಾಲ್ಲಿ ನೀರ್ ಅಕ್ಕಂದ್ ಇಟ್ಟಿಧಾರೆ . ಅವನ್ ಕೈಯಲ್ಲೊಂದು ಕತ್ರಿ ಇದೆ ಬಾಚಣಿಗೆ ಇದೆ.

ಇದಿಯ್ಯಾದೊ ಒಂದು ಸೈಬರ್ ಜೊನ್ ಏನೋ ಇದೆ ಇದರಲ್ಲಿ ಜನಗೊಳ ನಿಕ್ತಾರೆಒಂದೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಶೋ ಕಾಣಿಸ್ತಾ ಇದ್ದಾರೆ.

ಇದ್ಯಾವದೋ ಒಂದು ಶಾಪಿಂಗ್ ಮಾಲ್ ಅನ್ಸುತ್ತೆ ಒಂದು ಅಜ್ಜ ಕುತ್ತಿದಾರೆ ಕುತಗೋಣಾಕ್ ಚೇರ್ ಗಳಿದ್ದಾವೆ ಸ್ಲೀಪ್ಪೆರಿಂದ್ ಇದಿದೆ.

ಇದೊಂದು ಬಸ್ ಸ್ಟಾಪ್ ಇದೆ ಇಲ್ಲಿ ಒನ್ ನಾಕ್ ಬಸ್ ಗಳು ನಿಂತಿವೆ ಕೆ.ಎಸ್.ಆರ್.ಟಿ.ಸಿ ಬಸ್ಸು ಗಳು ಜನಗಳಿದರೆ ಬ್ಯಾಗಿ ಟ್ಟಿದರೆ.

ಇವುಗಳು ಸೈಕಲ್ ಟೆಸ್ಟ್ ಮಾಡಾಕೆ ಬಂದಿದಾರೆ ತೊಗೋಣಕೆ ಒಳ್ಳೆ ಸಕ್ಕತ್ತಾಗಿದಾವೆ ಸೈಕಲ್ ಗಳೊಲ್ಲ ಒಳ್ಳೆ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾ

ಇಲ್ಲಿ ಒಂದು ಯಕ್ಷಗಾನ ಡ್ಯಾನ್ಸ್ ಆಡ್ತಾಯಿದಾರೆ ಆವಕ್ಕ ಚೆನ್ನಾಗಿ ಆಡ್ತಾಯಿದೆ ಆವಕ್ಕ ಹೂವಿನಹಾರ ಹೂವಿಂದ ಸೀರೆ ಉಟ್ಕೊಂಡಿದೆ ಹಿಂದೆ ಯಾವದೋ ಕಾಲೇಜಿ ನ ಬ್ಯಾನರ್ ಹಾಕಿದ್ದಾರೆ ಯಾವದೋ ಫಂಕ್ಷನ್ನಿ ಗೆ ಡ್ಯಾನ್ಸ್ ಆಡ್ತಾಯಿದೆ.

ಇಲ್ಲಿ ಇಬ್ಬರು ಎದರದೋ ಮೇಲೆ ನಿಂತ್ಕೊಂಡಿ ಫೋಟೋ ತೆಗೆಸ್ಕೊಣ್ತಿದ್ದಾರೆ ಸಕತ್ ಆಳ ಇದೆ.

ಕಡೆ ಏನೋ ಕೆರೆ ಯಾವುದು ಕಾಣಿಸ್ತಾ ಇದೆ.